ಅದ್‌ ಅದ್ರ ಜೊತೆ ಪುದೀನ ಚಟ್ನಿ ಇಟ್ಟಿದ್ದಾರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ.

ಸ್ಕೂಲ್‌ ಬುಕ್‌ ಸೆಂಟರ್ ಅಂತ ಸೈಡ್‌ ಅಲ್ಲಿ ಬರ್ದ್ --

ಬೇರೆ ಬೇರೆ ರೀತಿಯ ಸ್ಕೂಲ್‌ ಐಟೆಮ್‌ ಎಲ್ಲ ಸಿಗುತ್ತದೆ --

ಯೆನೆಪೋಯ ಹೆಲ್ತ್‌ ಸೆಂಟರಿನ ಚಿತ್ರ .

ನದಿ ಹತ್ತಿರ ಒಂದು ದೊಡ್ಡವಾದ ಎಲೆಕ್ಟ್ರಿಸಿಟಿ ಟವರ್ ಕಾಣಿಸ್ತ ಇದೆ .

ಇಲ್ಲಿ ಒಬ್ಬ ಮನುಷ್ಯ ಜೈಂಟ್‌ವ್ಹೀಲ್ ಹತ್ತಿರ ಹೋಗ್ತಾ ಇರುವ ಹಾಗೆ ಕಾಣಿಸ್ತ ಇದೆ.

ರೇಲ್ವೇ ಟ್ರಾಕ್‌ ಅಲ್ಲಿ ತುಂಬ ಕಲ್ಲುಗಳು ಕಾಣಿಸ್ತ --

ಇದು ಯಾವುದೋ ಒಂದು ಡಾನ್ಸ್‌ ಕ್ಲಾಸ್‌ ಆಗಿರ್ಬಹುದು. ಇಲ್ಲಿ ಜುಂಬಾ ಡಾನ್ಸನ್ನ ಮಾಡ್ತಾ ಇದ್ದಾರೆ.

ಇದು ಒಂದು ತುಂಬಾ ದೊಡ್ಡವಾದ ವಾಟರ್‌ ಪಾರ್ಕ್‌ ವಾಟರ್‌ ಪಾರ್ಕ್‌ ಅಲ್ಲಿ ಮಕ್ಳು ಯಾರು ಕಾಣಿಸ್ತಾ ಇಲ್ಲ ವಾಟರ್‌ ಪಾರ್ಕ್‌ ಅಲ್ಲಿ ಜಾಸ್ತಿ ಮಕ್ಕ್‌ಳು ಹೋಗ್ತಾರೆ.

ಆ ಮನೆಯ ಹತ್ತಿರ ಒಂದು ಕಾರ್‌ ಇಟ್ಟಿದ್ದಾರೆ ಅದರ ಹತ್ತಿರ ಇನ್ನೊಂದು ಸ್ಕೂ --

ಅಲ್ಲಿ ಮುಂದ್‌ಗಡೆ ಒಂದು ಒಮ್ನಿ ಗಾಡಿ ಕಾಣಿಸ್ತಾಯಿದೆ.

ಒಳಗೆ ಹೋಗ್ತಾ ಇರುವ ಮನ್‌ಷ ಗ್ರೇ ಕಲರ್‌ ಟೀ ಷರ್ಟ್‌ ಹಾಕ್ಕೊಂಡಿದ್ದಾನೆ.

ವೆಸ್ಟ್‌ ಬೆಂಗಾಲ್‌ ಸೈಡಿನ ಒಂದು ಚಿತ್ರ ಆಗಿರಬಹುದು --